ಅದಕ್ಕೆ ಹಸಿರು ಬಣ್ಣದ ಲೈಟ್‌ಗಳನ್ನು ಹಾಕಿ ಅಲಂಕರಿಸಲಾಗಿದೆ ಮತ್ತು ಅಂಚಿಗೆ ಕೆಂಪು ಬಣ್ಣದ ಲೈಟ್ಗಳಿವೆ ವ್ಯಕ್ತಿಗಳು ಇದ್ದಾರೆ

ಅಲ್ಲಿ ಅದಕ್ಕೆ ಕಂಬಗಳಿದ್ದು ಅದರ ಮೇಲೆ ಚಿತ್ರಗಳನ್ನು ಅಲಂಕಾರವಾಗಿ ಬಿಡಿಸಲಾಗಿದೆ ವೇದಿಕೆ ಮೇಲೆ ಇಬ್ಬರು ನಿಂತಿದ್ದಾರೆ ಮುಂಭಾಗದಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಪುರುಷರು ನಿಂತಿದ್ದಾರೆ.

ಇನ್ನುಳಿದ ವ್ಯಕ್ತಿಗಳು ನಿಂತಿದ್ದಾರೆ ಕೆಲವರು ಹಸಿರು ಬಣ್ಣದ ತಾಟಪಾಲಿನ ಮೇಲೆ ಕುಳಿತು ಏನನ್ನೋ ಕೇಳುತ್ತಿದ್ದಾರೆ ಬಣ್ಣ ಬಣ್ಣದ ಬಾವುಟಗಳಿವೆ.

ಈ ಚಿತ್ರದಲ್ಲಿ ನಗರಸಭೆ ಗೆ ಹೋಗುವ ದಾರಿಯಾ